ಇದರ ಪಕ್ಕದ ಇಂದು ಕೇಂದ್ರಗಳಲ್ಲಿ ಕಾಣುತ್ತದೆ ಕ್ರಮಾಂಕದ ಮಗಳು ಕಪ್ಪು ಕುಳಿಗಳು ಹಸಿರು ಹುಲ್ಲುಗಳು.

ಇಲ್ಲಿ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಹಾಗೂ ಇಲ್ಲಿ ಸ್ವಲ್ಪ ನೀಲಿ ಬಣ್ಣ ಕಾಣ್ತಾ ಇದೆ ಸುಂದರವಾದ ಗಿಡ ಮರಗಳನ್ನು ಹಾಕಲಾಗಿದೆ.

ಅಲ್ಲಿ ಗೇಟ್ ಆಕಲಾಗಿದೆ ಅದು ಕಪ್ಪು ಬಣ್ಣದಲ್ಲಿದೆ ಕಾಣ್ತಿದೆ ಒಂದು ಲೈಟ್ ಕಂಬ ಕಾಣ್ತಿದೆ ಆ ಲೈಟು ಕಂಬಕ್ಕೆ ಅಂಟಿಕೊಂಡು ಮರ ಬಾಗಿಕೊಂಡಿದೆ ಹಾಗು ಅಲ್ಲಿ ಹತ್ತಿ ಇಳಿಯಲು ಮೆಟ್ಟಿಲುಗಳನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ಕಟ್ಟಡ ಕಾಣ್ತಾ ಇದೆ ಅದಕ್ಕೆ ಕೆಂಪು ಬಿಳಿ ಬಣ್ಣ ಹೊಡೆಯಲಾಗಿದೆ ಅದರ ಸುತ್ತ ಕಾಂಪೌಂಡ್ ಕಟ್ಟಲಾಗಿದೆ ಅದಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣ ಹೊಡೆಯಲಾಗಿದೆ ಅದರ ಪಕ್ಕ ಒಂದು ಗೇಟ್ ಹಾಕಿದ್ದಾರೆ